ಇದು ಒಂದು ಕಟಿಂಗ್ ಶಾಪ್ ಆಗಿದೆ.

ಕೆಳಗಿದೆ ದೀಪ ಬೆಳಗಿಸುವುದು ಹಾಗೂ ಅದರ ಪಕ್ಕದಲ್ಲಿ ಒಂದು ಅಗರಬತ್ತಿಗೆ--

ಗ್ರೀನ್ ಕಲರ್ ಡ್ರೆಸ್ ಗಳ್ ಕಾಣುಸ್ತಾ ಇದವೆ ಕಪ್ಪು ಕಲರ್ ಡ್ರೆಸ್ ಗಳ್ ಕಾಣಸ್ತಾ ಇದಾವೆ ಎಲ್ಲಾ ಕವರ್ ಗಳಲ್ಲಿ ಹಾಕಿಕೊಂಡಿರ್ತಕಂತಹ--

ಅನಸ್ತಾ ಇದೆ ಅವುಗಳ ಸುತ್ತಮುತ್ತ ಎಲ್ಲ ಬಟ್ಟೆಗಳನ್ ಇಡಲಾಗಿದೆ.

ಒಂದು ಚರ್ಚ್ ಆಕಾರದ ಬೃಹತ್ ಆಕಾರದ ಕಟ್ಟದ ಕಾಣಿಸ್ತ ಇದೆ.

ಎರಡು ಲೈಟಿನ ಕಂಬಗಳು ಕಾಣಿಸುತ್ತಿದ್ದಾವೆ ಹಾಗೂ ಅದರ--

ದಗೆ ಈ ಇಂದ ಗ್ರೀನ್ ಕಲರ್ .

ವೈಟ್ ಕಲರ್ ಉಳ್ಳ ಸ್ವಲ್ಪ ಲೈಟಿಂಗ್ ತರ ಬಾಕ್ಸ್ ಗಳು ಕಾಣಿಸ್ತಾ ಇದಾವೆ.

ಜೊತೆಗೆ ಅಲ್ಲಿ ಒಟ್ಟಾರೆಯಾಗಿ ಆರು ಜೋಡಿ ಶೂ ಗಳನ್ನ ಕಾಣಿಸ್ತಾ ಇದೆ.

ಅದಾದ ನಂತರ ಆ ಬಿಲ್ಡಿಂಗ್ ನ ಮುಂದೆ ಒಂದು ಕಾರ್ ನಿಂತಿದೆ.

ಒಂದು ಕಂಬ ಇದೆ ಅದಕ್ಕೆ ತಂತಿಗಳನ್ನ ಜೋಡಿಸಲಾಗಿದೆ.

ಸಣ್ಣದಾಗಿರ್ತಕ್ಕಂತ ಹೂವನ್ನು ಹಿಡದು ತೋರಿಸುವ ಚಿತ್ರಣ ಕಾಣಿಸ್ತಾ ಇದೆ.

ಡೈರಿ ಗಳು ಕಾಣಿಸುತಿದ್ದಾವೆ ಆ ಕೆಂಪು ಕಲರ್ ಡೈರಿ ಯ ಹಿಂದ್ಗಡೆ ಒಂದು ಚೇರು ಕಾಣಿಸುತ್ತಿದ್ದಾವೆ.

ಹಲವು ಪುಟಗಳು ಕಾಣಿಸ್ತಾ ಇದಾವೆ ಹಾಗೂ ಹಿಂದ್ಗಡೆ ಆ ಅಂಗಡಿಯಲ್ಲಿ--

ಇದರ ಮುಂದಗಡೆ ಹಲವಾರು ಬೈಕ್ ಗಳು ನಿಂತಿದ್ದಾವೆ ಅದರ ಜೊತೆಗೆ ಒಂದು ಬೈಸಿಕಲ್ ನು ಸಹ ನಿಂತಿದೆ.

ಆ ಬಿಲ್ಡಿಂಗ್ ನ ಹಿಂದೆ ಜೆ_ಸಿ_ಬಿ ಇದೆ.

ಇದು ರೆಫ್ರಿಜೆರೇಟರ್ ಗುಳ್ ಕಾಣಿಸ್ತಾ ಇದಾವೆ.

ಓಂ ಟ್ರೇಡರ್ಸ್ ಗಾಂಧಿಗಂಜ್ ಬೀದರ್ ಅಂತ್ ಹೇಳಿ--

ಪಕ್ಕದಲಿ ಅವರ ಸೆಲ್ ನಂಬರ್ ಅನ್ನು ಸಹ ಕೊಡಲಾಗಿದೆ ನೈನ್ ಡಬಲ್ ಎಟ್ --

ಅದು ಸಹ ರೆಡ್ ಕಲರ್ ಕಾಣುಸ್ತಾಯಿದೆ.

ಎರಡು ಅಡುಗೆಯ ಗ್ಯಾಸ್ ಗಳು ಇದಾವೆ.